ಇದು ಹೂವಿನ ಹಾರ್ ಹೋಗುಂ ತಡಿಯೊ ಭೈ ಇಷ್ಟ ಜಲ್ದಿ ಅಲ್ಲಿ ಹೋಗಿ ಏನ್ ಮಾಡಾವ ಈಗ್ ಯೇನ ಒಂಬತ್ತು ನಲ್ವತ್ಮೂರ್ಯಾಜಿಯಾದ ಏನ್ಮಾಡಾನ್ಬಾಯ್ ಮಕ್ಕೊಳದ್ ಇರ್ತಾವ ಜೀವನದಾಗ ಒಟ್ಟ ತಲಿ ಕೆಡಿಸ್ಕೊಬ್ಯಾಡ.

ಮಾತೃತಿ ಏನು ಸಮಾಚಾರ ಏನು ವಿಶೇಷ ಊರುಕಡೆ ಏನು ಗಾಳಿ ಏನು ಹೇಳೋದು ವಿಶೇಷ ಎಂಗೆ ನಡೆದು ಊರಗ ಎಲ್ಲ ಚಂದದ